ಹಾಗೆ ಮಾಡಿಕೊಂಡು ಶುರು ಮಾಡುತ್ತಾ ಇದ್ದಾರೆ ಅಂತ ನಾವು ಹೇಳಿ ಕೊಳ್ಳಬಹುದು .

ರಿಯಾಯಿತಿ ಅಥವಾ ಎಂ.ಆರ್.ಪಿ ದರದಲ್ಲಿ ದೊರೆಯುತ್ತಾ ಇರುತ್ತದೆ ಅಂತ ಹಾಗೆ ಕಾಣಿಸುತ್ತಿದೆ .